ಚನ್ನಾಗ್ ಅಲಂಕಾರ ಚನ್ನಾಗ್ ಮಾಡ್ತಾರೆ ಇರ್ಲಿ ಚಿತ್ರದಲ್ಲಿ ಸಿಸ್ಟಮ್ ನಾಗ--

ಅಲ್ಲಿ ಎಂತ ಸೀರೆ ಆದ್ರುವೇ ತಕಬಂದ್ ಇವರು ಕೈಗೆ ಕೊಡ್ತಾರೆ ಚನ್ನಾಗ್ ಮಾಡ್ತಾರೆ ಅಂತ ವಾಶ್ ಮಾಡಾಕ .

ಚನ್ನಾಗ್ ಕಾಣ್ಸುತ್ತೆ ಅಲಂಕಾರ ಚನ್ನಾಗ್ ಕಾಣ್ಸುತ್ತೆ.

ಕೂಟ್ರು ಕಾರು ಬಸ್ ಗಳು ಲಾರಿ ಗಳು ಎಲ್ಲದಕು ಹಾಕ್ಸ್ಕೋಬಹುದು. ಏನು ತೊಂದರೆ ಇಲ್ಲ ಅಲ್ಲಿ .

ಚನ್ನಾಗ್ ಕಾಣ್ಸುತ್ತೆ ದೂರ ಅಷ್ಟು ಕುತ್ಕೊಂದಿ ನೋಡಿ--

ಆಕಾಶದಲ್ಲಿ ದೊಡ್ಡ್ ದೊಡ್ಡ್ ವ್ಯಕ್ತಿಗಳು ಆಕಾಶ್ದ್ ಮೇಲೆ ಹೊಯ್ತಾರೆ ಈರೋಪ್ಲೇನ್ ಮೇಲೆ --